ಶಾಸ್ತ್ರತೊತ್ರವಾಗಿ ಅಥವಾ ಸಾಂಸ್ಕೃತಿಕವಾಗಿ ಬಟ್ಟೆಯನ್ನು ತೊಟ್ಟು ನಿಂತ್ತಿದ್ದಾನೆ. ಅವನು ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿದ್ದು ಅವನ ಪಕ್ಕದಲ್ಲಿ ಒಂದು ಪಾಟ್ ಕೂಡ ಇದೆ.

ಇದೊಂದು ನದಿ ತಪ್ಪಲಿನ ಪ್ರದೇಶವಾಗಿದ್ದು ಕೆಳಗಡೆ ನೀರು ಹರಿಯುತ್ತಿರುವುದರಿಂದ ಮೇಲೆ ಜನ ಸಂಚಾರಕ್ಕೆ ಹಾಗೂ ವಾಹನಗಳ ಸಂಚಾರಕೆಂದು ಸೇತುವೆಯನ್ನು ನಿರ್ಮಿಸಿದ್ದಾರೆ ಹಾಗೂ --

ಆ ಈ ದೃಶ್ಯದಲ್ಲಿ ಒಂದು ಸಮುದಾಯದ ಜನರು ಯಾವುದೋ ಒಂದು ಜಾತ್ರ ಮಹೋತ್ಸವ ಅಥವಾ ಒಂದು ಸಂಪ್ರದಾಯದ ಆಚರಣೆಯಲ್ಲಿ ತೊಡಗಿರುವ ರೀತಿ ಕಾಣುತ್ತಿದ್ದು ಇಲ್ಲಿ ಅನೇಕ ಜನರು ನೆರೆದಿದ್ದಾರೆ. ಹಾಗೂ ಅನೇಕ ಕುಟುಂಬಸ್ಥರು ಕೂಡ ಒಟ್ಟಾಗಿ ಇದ್ದಾರೆ.

ಅನೇಕ ವಿದ್ಯಾರ್ಥಿಗಳು ಕೂತು ಅವರ ವರ್ಕ್ ಅಥವಾ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ.

ಅನೇಕ ಬೆಂಚ್ಗಳಿದ್ದು ಅಹ್ ಶಾಲಾ ಕೊಠಡಿಯು ಕೂಡ ಸ್ವಚ್ಛಂದವಾಗಿದೆ ಹಾಗು ಇಲ್ಲಿ ಒಬ್ಬ ಶಿಕ್ಷಕಿಯು ಕೂಡ ನಿಂತಿದ್ದಾಳೆ.

ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಹೆಚ್ಚಿನ ಅಹ್ ಹೆಲ್ಪ್ ಹಾಗೂ ಮಾರ್ಗದರ್ಶನ ಸಿಗುತ್ತದೆ. ಹಾಗೂ ಅವರ ಎನಿ -ಎನಿ ಟೈಮ್ ಆಕ್ಟಿವ್ ಆಗಿರುತ್ತಾರೆ.

ಇದೊಂದು ಶಾಸಕೀಯ ಸ್ನಾತಕೋತ್ತರ ಮಹಾ ವಿದ್ಯಾಲಯವೂ ಆಗಿದೆ.

ಈ ಚಿತ್ರದಲ್ಲಿ ಒ ನಾವು ಒಬ್ಬ ಮನುಷ್ಯನನ್ನು ಕಾಣಬಹುದು ಅವರು ಬಿಳಿ ಬಣ್ಣೆ ಬಿಳಿಬಣ್ಣದ ವಸ್ತ್ರವನ್ನು ತೊಟ್ಟುಕೊಂಡು ನೃತ್ಯವನ್ನು ಮಾಡುತ್ತಿದ್ದಾರೆ.

ತುಂಬಾ ಜನ ಕುಳಿತುಕೊಂಡು ಫಂಕ್ಷನ್ ನ್ನು ವೀಕ್ಷಿಸುತ್ತಿರುವ ಸಮಯದಲ್ಲಿ ತಗೆದಿರುವ ಫೋಟೋ ಇದಾಗಿದು ಹಿಂದೆ ಕಟಡಗಳು ಕೂಡ ಇವೆ ಹಾಗು ತುಂಬಿದೆ.

ಕಾರುಗಳು ಇತ್ತೀಚಿನ ದಿನಗಳಲ್ಲಿ ಕಾರುಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಗ್ಯಾರೇಜ್ನ ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ ಹಾಗು ಐಟಿ ಮತು ಡಿಪ್ಲೋಮ ಕೋರ್ಸ್ಗಳನು ಮಾಡುವ ಯುವಕರ ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ.

ಅವರೇ ವೈಯುಕ್ತಿಕವಾಗಿ ಶಾಪ್ ಗಳನ್ನೂ ಇಟ್ಟುಕ್ಕೊಂಡು ಸರ್ವಿಸ್ ಅನ್ನು ನೀಡುತ್ತಾರೆ ಸಾಮಗ್ರಿ ಗಳನು ಇಟುಕೊಂಡು ಕುಳ್ತಿದಾರೆ.

ಇದೊಂದು ಶಾಲೆಯ ಅಹ್ಹ್ ಫಂಕ್ಷನ್ ಒಂದರಲ್ಲಿ ಮಕ್ಕಳು ರಂಗೋಲಿ ಬಿಡಿಸುತ್ತರುವ ದೃಶ್ಯ ಅಥವಾ ಫಂಕ್ಷನ್ ಗೆ ರಂಗೋಲಿ ಹಾಕುವ ದೃಶ್ಯವನ್ನು ಕಾಣಬಹುದಾಗಿದೆ.